ಈ ಚಿತ್ರೀಕರಣದಲ್ಲಿ ಗಮನಿಸುವುದೇನೆಂದರೆ ಒಂದು ಕಟ್ಟಡ ನಿರ್ಮಾಣಿತವಾದ ಕಟ್ಟಡವಾಗಿದ್ದು.

ಇಲ್ಲಿ ಅಲ್ಲಲ್ಲಿ ಓಡಾಡುವ ವೆಹಿಕಲ್ಸ್ ಗಳನ್ನು ಇಲ್ಲಿ ಗಮನಿಸಬಹುದು. ಇದು ಪ್ರಯಾಣಿಕರು ಹಾಗೂ ಜನರು ಓಡಾಡುವ ಸ್ಥಳವಾಗಿರುತ್ತದೆ. ಅಲ್ಲಲ್ಲಿ ಕಾಣುವ ಕಟ್ಟಡ ಮರಗಳು ಕಾಣು--

ಇದು ಒಂದು ಪ್ರವಾಸಿಗರ ತಾಣವಾಗಿದ್ದು ಸುಂದರವಾದ ನದಿಯನ್ನು ನೋಡಲು ಪ್ರವಾಸಿಗರು--

ಪಾನೀಯ ಅನ್ನು ಸಿಗುತ್ತದೆ ಹಾಗೂ ಪಕ್ಕದಲ್ಲಿ ಮಕ್ಕಳಿಗೆ ಆಟವಾಡಲು ಬಲೂನ್ ಜಾರ ಬಂಡಿಯನ್ನು ನಾವಿಲ್ಲಿ ನೋಡಬಹದು ಜನಗಳನ್ನು ನೋಡಬಹುದು.

ಈ ಚಿತ್ರಿಕರಣದಲ್ಲಿ ನೀವು ಗಮನಿಸುವುದು ಏನೆಂದರೆ ಅಲ್ಲಲ್ಲಿ ಇರುವ ಹೆಂಗಸರು ನೀರಿನಲ್ಲಿ ಇಳಿದುಕೊಂಡಿರುತ್ತಾರೆ ಹಾಗೂ --